ಅದ್ರ ಒಳಗಡೆ ಅಂದ್ರೆ ಆ ಫ್ಲೈ ಓವೆರಿನ ಕೆಳಗಡೆ --

ಮಹಿಷು ಅವರ ಒಂದು ಆಡ್ ಕೂಡ ಹಾಕಿದ್ದಾರೆ --

ಚರ್ಚಿಗೆ ತುಂಬಾ ಸುಂದರವಾಗಿ ಲೈಟ್ ಎಲ್ಲ ಹಾಕಿ ಡೆಕೋರೇಷನ್ ಅನ್ನು ಮಾಡಿದ್ದಾರೆ. ಯಾವ್ದೋ ಒಂದು ಹಬ್ಬ ಆಗಿರ್ಬಹುದು ಬಹುಶ ಕ್ರಿಸ್ಮಸ್ ಆಗಿರ್ಬಹುದು.

ಆಹ್ಹ್ ಮುಂದೆ ಒಂದು ಗೇಟ್ ಅನ್ನು ಹಾಕಿದ್ದಾರೆ --

ಇದು ಬಜ್ಪೆ ಏರ್ಪೋರ್ಟ್ ಅಹ್ ಮಂಗಳೂರ್ ಏರ್ಪೋರ್ಟ್ ಅಂತ ಕೂಡ ಹೇಳ್ತಾರೆ ಅಹ್ ಇದು ಬಜ್ಪೆಯಲ್ಲಿ --

ಬ್ರಿಜ್ ಅಥವಾ ಡ್ಯಾಮ್ ಕೂಡ ಇರಬಹುದು ಏನೋ ಸರಿಯಾಗಿ ಕಾಣಿಸ್ತಿಲ್ಲ.

ಇದು ಯಾವ್ದೋ ಹಳೆಯದ ಒಂದು ಬಿಲ್ಡಿಂಗ್ ತರ ಇದೆ ಏನಂತ ಸರಿಯಾಗಿ ಗೊತ್ತಿಲ್ಲ-

ಈ ಕಡೆ ತುಂಬಾ ಗಂಡಸರು ಕ್ಯೂ ಮಾಡಿ ನಿಂತಿದ್ದಾರೆ ಒಬ್ಬರು ನಿಂತು ಏನೋ ಮಾತಾಡತಾ ಇರೋ ಹಂಗೆ ಭಾಷಣ ಕೊಡ್ತಾ ಇರೋ ಹಂಗೆ ಕಾಣಿಸ್ತಿದೆ.

ದೊಡ್ಡವದ ದ್ವಾರವಿದೆ ದ್ವಾರದ ಒಳಗಡೆ ಕೆಲ ಮಕ್ಕಳು ಹೋಗ್ತಾ ಇರೋ ಹಂಗೆ ಕಾಣಿಸ್ತ ಇದೆ .

ಇದು ಒಂದು ತುಂಬಾ ಸುಂದರವಾದ ಕಟ್ಟಡ ಬಹುಶ ಒಂದು ಕಾಂಪ್ಲೆಕ್ಸ್ ಆಗಿರ್ಬಹುದು-

ಒಂದು ದೊಡ್ಡವಾದ ಹಳದಿ ಬಣ್ಣದ ಬಸ್ ಕಾಣಿಸ್ತಾ ಇದೆ ಇದು ಯಾವ್ದೋ ಒಂದು ಕಾಲೇಜು ಬಸ್ ಇ --

ಇದು ಒಂದು ದೇವಸ್ಥಾನ ಬಹುಶ ಇದು ಗಣಪತಿ ದೇವಸ್ಥಾನ ಆಗಿರ್ಬಹು --

ಆಹ್ಹ್ ಸಣ್ಣವಾದ ಮಸೀದಿ ಇದು ಯಾವ್ದೋ ಒಂದು ಹಳಿಯಲ್ಲಿ ಇರ್ --

ಒಬ್ಬ ಮನುಷ್ಯ ನಿಂತು ಟೀಮ್ ತಯಾರು ಮಾಡ್ತಿದ್ದಾನೆ.

ಬ್ರೌನ್ಸ್ ಸ್ಪೋರ್ಟ್ಸ್ ಫಿಟ್ನೆಸ್ ಸೆಂಟರ್ ಅಂತ.